ನನಗೆ ಬಂದಂತಹ ಪಿಕ್ಚರಿನಲ್ಲಿ ಇದು ಒಂದು ಆ ಆಹ್ ಮನುಷ್ ರನ್ನು ಕರದು ಕೊಂಡು ಹೋಗುವ ವಾಹನವಾಗಿದೆ.

ನನಗೆ ಬಂದ್ ಅಂತ ಪಿಕ್ಚರನಲ್ಲಿ ಇದು ಒಂದು ಮದುವೆ ಕಾರ್ಯಕ್ರಮ ವಾಗಿದೆ ಆ ಮದುವೆ ಕಾರ್ಯಕ್ರಮದಲ್ಲಿ ಇಬ್ಬರು ಪುರುಷರು ಮತ್ತು ಮಹಿಳೆಯರು ಫೋಟೋ ತಗಿಯಲು ಅಕ್ಕ ಪಕ್ಕದಲ್ಲಿ ನಿಂತು ತಗಿಸಿಕೊಳ್ಳ __

ಮತ್ತೆ ಇಲ್ಲಿ ಕಬ್ಬಿಣದ ರಾಡು ಗಳಿಂದ ಮೇಲೆ ಕಟ್ಟಿದ್ದಾರೆ. ಮತ್ತೆ ಇಲ್ಲಿ--

ಮತ್ತೆ ಇಲ್ಲಿ ಫಂಕ್ಷನ್ ಆಗಿದೆ ಅಂದ್ರೆ ಇಲ್ಲಿ ಬಹಳ ಸುಂದರವಾಗಿ ನೋಡಲು--